ವಿವಿಧ ಹಂತಗಳ ಮೇಲೆ ಹಲವಾರು ವಸ್ತುಗಳನ್ನು ಜೋಡಿಸಲಾಗಿದೆ.

ಈ ಚಿತ್ರವು ಮುಸ್ಲಿಮರ ಪ್ರಾರ್ಥನಾ ಸ್ಥಳದ ಚಿತ್ರವಾಗಿದೆ.

ಹಾಗೂ ಮಧ್ಯಭಾಗದಲ್ಲಿ ಡಾಂಬಾರಿನ ರಸ್ತೆಯ ಮೇಲೆ ಅವರೆಲ್ಲರೂ ನಿಂತಿರುವುದನ್ನು ಕಾಣಬಹುದು.

ಇದು ಒಂದು ಭವ್ಯವಾದ ಕೊಠಡಿಯ ಚಿತ್ರವಾಗಿದೆ.

ಹಾಗೂ ಕಟ್ಟಡದ ಒಳಬದಿಯಲ್ಲಿ ಹಲವಾರು ಪೆಟ್ಟಿಗೆಗಳು ಇರುವುದನ್ನು ಕಾಣಬಹುದು ಆ ಎಲ್ಲ ಪೆಟ್ಟಿಗೆಗಳು ಮರದಿಂದ ಮಾಡಲ್ಪಟ್ಟಿವೆ.

ಆ ವ್ಯಕ್ತಿ ನೀಲಿ ಬಣ್ಣದ ಅಂಗಿಯನ್ನು ತೊಟ್ಟಿದ್ದಾನೆ.

ಇದು ಒಂದು ಅಂಚೆ ಕಚೇರಿಯ ಚಿತ್ರವಾಗಿದೆ.

ಆ ಬಾಗಿಲಿನ ಮುಂಭಾಗದಲ್ಲಿ ಕೆಂಪು ಬಣ್ಣದ ಕುಳಿತುಕೊಳ್ಳುವ ಆಸನಗಳನ್ನು ನಾವು ಗಮನಿಸಬಹುದು.

ಹಾಗು ಶಿಲ್ಪದ ಹಿಂಬದಿಯಲ್ಲಿ ಕಂದು ಬಣ್ಣದ ಮರದ ಆಕೃತಿ ಇರುವ ನಾವು ಕಾಣಬಹುದು.

ಗು ಎರಡು ಬದಿಗಳಲ್ಲಿ ಹಸಿರು ಬಣ್ಣದ ಹೊದಿಕೆಯುಳ್ಳ ಹುಲ್ಲುಗಳು ಬೇಳೆದಿರುವುದನ್ನು ಗಮನಿಸಬಹುದು.

ಹಾಗು ಕಟ್ಟಡದ ಒಳಭಾಗದಲ್ಲಿ ಒಂದು ತೆಂಗಿನ ಮರ ಇದೆ.

ಕೊಠಿಡಿಯ ನೆಲ ಹಾಸು ಕೆಂಪು ಬಣ್ಣದಿಂದ ಕೂಡಿದೆ.

ಒ ರೂಮ್ ನ ಒಳ ಬದಿಯಲ್ಲಿ ಇಂಗ್ಲಿಷ್ ನ ಬೇನೆಲ್ಲಿ ಎಂಬ ನಾಮಪಲಕ ಆಕಲಾಗಿದೆ.

ಈ ಅಂಗಡಿಯ ನೆಲ ಹಾಸು ಬಿಳಿಯ ಬಣ್ಣದ ಟೈಲ್ಸ್ ನಿಂದ ಕೂಡಿದೆ.

ಹಾಗು ಮದ್ಯ ಭಾಗದ ಕಟ್ಟಡದ ಮುಂಭಾಗದಲ್ಲಿ ಒಂದು ಆಟೋ ನಿಂತಿದೆ.